ಕ್ಲಿನಿಕ್ ಪ್ಲಸ್ ಶಾಂಪು ವಾಟಿಕ ಶಾಂಪು ಹಾಗೂ ಇಲ್ಲಿ ಅಂ ಅಂಡಿಯ ಕ್ಯಾರಟ್ ಇ --

ಇಲ್ಲಿ ಲಗ್ಗೇಜ್ ಇದೆ ಒಂದು ಇಲ್ಲಿ ಸೌಂಡ್ ಬಾಕ್ಸ್ ಇದೆ.

ಅನೇಕ ರೀತಿಯ ಸ್ಯಾರಿ ಗಳಿವೆ ನಾಲ್ಕು ಕುರ್ಚಿಗಳಿವೆ ಹಾಗೂ ಫ್ಯಾನ್ ಇವೆ ಹಾಗೂ ಇಲ್ಲಿ ಸ್ಟೀಲ್ ಇದೆ.

ಒಂದು ಕೊ ಕಾಂಪೌಂಡ್ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಪೇಷಂಟ್ ಪೆನ್ಷನ್ ಬರುತ್ತದೆ ಇಲ್ಲಿ ಹಾಗು ಎರಡು ಗಿಡಗಳಿವೆ.

ಪಲ್ಸರ್ ಗಾಡಿ ಟಿ_ವಿ_ಎಸ್ ಹಾಗು ಇಲ್ಲಿ ಒಂದು ಕಿಟಕಿ ಇದೆ.

ಹಾಗು ಇಲ್ಲಿ ರಂಗೋಲಿ ಇಡ್ತಾ ಇದ್ದಾರೆ ಮಕ್ಕಳು ಹಾಗು ಒಂದು ಹುಡುಗಿಯ ಕೈಯಲ್ಲಿ ರಂಗೋಲಿ ಇದೆ.

ಅವು ಒಂದು ಹುಡುಗಿಯ ಮುಖಕ್ಕೆ ಮಾಸ್ಕ್ ಇದೆ ಹಾಗು ಇಲ್ಲಿ ಎಲ್ಲಾ ಹುಡುಗಿಯರು ಯುನಿಫಾರ್ಮ್ ಹಾಕಿದ್ದಾರೆ.

ಹಾಗೂ ಹೆಣ್ಣು ಮಕ್ಕಳಿದ್ದಾರೆ ಹಾಗೂ ಹೆಣ್ಣು ಮಕ್ಕಳು ದೀಪವನ್ನು ಹಚ್ತಾ ಇದ್ದಾರೆ.

ಆ ಕ್ಯಾರೆಟ್ ಇವೆ ಹಾಗು ನಿಂಬೆಹಣ್ಣು ಇವೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ.

ಏನೇ ಬೈಕ್ ಆಗಲಿ ಸ್ಕೂಟಿ ಗಳಾಗಲಿ ಟಿ_ವಿ_ಎಸ್ ಆಗಲಿ ಕರಾಬ್ ಆದರೆ ರಿಪೇರ್ ಮಾಡುವಂತಹ ಅಂಗಡಿ ಇದೆ.

ಹಾಗು ಮ ಚಿಕ್ಕ ಒಂದು ಮಗು ಇದೆ.

ಹಾಗು ಇಲ್ಲಿ ಕುರ್ಚಿ ಇದೆ ಹಾಗು ಇದು ಒಂದು ದೊಡ್ಡದಾದ ದುಖಾನಿದೆ.

ಚಿಕ್ಕ ಚಿಕ್ಕ ಸಸ್ಯಗಳಿವೆ ಮರಗಳಿವೆ ನೀರು ಇವೆ.

ಇಲ್ಲಿ ಬ್ಲಾಕ್ ಕಲರ್ ಹಾಗೂ ಕೇಸರಿ ಬಣ್ಣದ ಬಲೂನ್ಸ್ ಗಳಿವೆ.

ಇದು ಒಂದು ಕೊಳವೆ ಇದೆ ಇಲ್ಲಿ ಗಿಡಗಳಿವೆ.

ಟ್ಯಾಬ್ಲೇಟ್ಸ್ ಗಳಿವೆ ಹಾಗು ಮಕ್ಕಳ ಹಗ್ಗಿಸಗಳಿವೆ.

ಮಕ್ಕಳ ಸೋಪ್ ಇವೆ ಮಕ್ಕಳ ಪೌಡರ್ ಇವೆ ಹಾಗೂ ಹೆಣ್ಣು ಮಕ್ಕಳ ಪೌಂಡ್ಸ್ ಕ್ರೀಮ್ ಗಳಿವೆ.

ಹಾಗೂ ವಾಟರ್ ಬಾಟಲ್ ಇದೆ ಸ್ಯಾನಿಟೈಸರ್ ಇದೆ.

ಚಾರ್ಚರ್ ಇದೆ ಇದು ಒಂದು ಮೇಜು ಇದೆ.

ಇಲ್ಲಿ ದೊಡ್ಡದಾದ ಒಂದು ಮರ ಇದೆ.

ಇಲ್ಲಿ ಎರಡು ಬೈಕ್ ಗಳಿವೆ ಹಾಗು ಒಂದು ಟೇಬಲ್ ಇದೆ.

ಇದು ಒಂದು ವಾಟರ್ ಪಾರ್ಕ್ ಇದೆ ಇಲ್ಲಿ ದೋಣಿಗಳಿವೆ.

ದೋಣಿಯಲ್ಲಿ ಒಂದು ದೋಣಿಯಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇದ್ದಾರೆ.

ಹಾಗೂ ಇಲ್ಲಿ ಮೋಟಾರ್ಸ್ ಗಳಿವೆ ನೀರಿನ ಮೋಟಾರ್ಸ್ ಗಳಿವೆ.

ಮನೆಯಲ್ಲಿ ಹಚ್ಚುವಂತಹ ಮೋಟರ್ ಗಳನ್ನು ತಯಾರು ಮಾಡುತ್ತಿದ್ದಾರೆ.